ಕಾಲುವೆ ನಮ್ಮ ಸಂಘದಲ್ಲಿ ಕೂಡ ಹಿಂಗೇ ಕಾಲುವೆ ಐತೆ ಆದರೆ ಅಲ್ಲಿ ನೀರೆಲ್ಲ ಮತ್ತೆ ಬಿಸಿಲಿಗೆ ವೇಪರ್ ಆಗಿ ಮತ್ತೆ ಅದು ಮೋಡ ಆಗಿ ಮತ್ತೆ ಮೋಡದಿಂದ ಮಳೆ ಬಂದು ಮಳೆ ಬಂದು ಮತ್ತೆ ಅದು ನದಿಗೆ ಸೇರಿ ಹಿಂಗೇ ವೇ ಇದು ರಿಸೈಕಲ್ ಆಗ್ತಿರ್ತದೆ .

ಮತ್ತೆ ಎಲ್ಲರು ಡ ಎಲ್ಲ ಸ್ಕೂಲ್ ಇಂದ ಡಾನ್ಸ್ ಮಾಡಿ ಎಲ್ಲ ಪ್ರೈಜ್ ಡಿಸ್ಟ್ರಿಬುಷನ್ ಎಲ್ಲ ಆಗ್ತಿತ್ತು ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ತಿರ್--